ಸುಮಾರು ಜನ ಎಲ್ಲಾ ಅಡುಗೆಗೆ ತಯಾರಿ ನಡೆಸುತ್ತಿದ್ದಾರೆ ವೆಜಿಟೇಬಲ್ಸ್ ಗಳನ್ನೆಲ್ಲ ಹೆಚ್ಚುತ್ತಿದ್ದಾರೆ ತರಕಾರಿಗಳನ್ನು ಹಚ್ಚಿಕೊಂಡು ಆ ಕಡೆ ಬೇಯಿಸುತ್ತಿದ್ದಾರೆ. ಗಂಡು ಮಕ್ಕಳು ಎಲ್ಲ .

ಒಂದು ನೀರಿನ್‌ ಟ್ಯಾಂಕು ಸುಮಾರು ತರ್‌ಕಾರಿಗಳೆಲ್ಲ ಕಾಣ್ತ ಇದೆ ಸುಮಾರ್‌ ಜನ ಇದ್ದಾರೆ.

ಇದು ಒಂದು ಹಳೆ ಕಾಲದ ಒಂದು ಕೋಟೆ ಕಲ್ಲಿನ ಕೋಟೆ ಕೋಟೆಯ ದ್ವಾರ ಬಾಗಿಲು ಇದು .

ಸಿಬಿರದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಹುಡುಗೀರು ಹುಡುಗರು ಎಲ್ಲ ಸೇರಿಕೊಂಡು ಚಿತ್ರಗಳನ್ನ ಅಥವಾ ನೋಟ್ಸ್ ಗಳನ್ನ ಮಾಡ್ತ ಇದ್ದಾರೆ --

ಇದು ಒಂದು ಆಟದ ಮೈದಾನ ಆಹ್ ಮುಂಭಾಗ --